ಇದರಲ್ಲೀ ಆ ನನಿಗೆ ನಾನಿಗ್ ಕಾಣಿಸ್ತಿರೋನ್ಗೆ ಒಂದು ಎರಡು ಮೂರೂ ನಾಲ್ಕು ಐದ್ ಜನಾ ಐದ್ ಜನ ಜೆಂಟ್ಸ್ ನಿಂತಿದರೆ ಮೋಸ್ಟ್ಲಿ ಮಟನ್ ಸ್ಟಾಲ್ ಇದ್ದಂಗಿದೆ ಇದೂ.

ಒಂದು ಕಾಲ್ ಎತ್ತು ಬಿಟ್ಟಿ ಕೆಳಗಡೆ ವಾರ್ಮ್ ಅಪ್ ಮಾಡ್ತಿದ್ದರೆ ಬ್ಲೂ ಕಲರ್ ಶರ್ಟು ಇದ್ರಲ್ ಬ್ಲೂ ಕಲರ್ ಮೋಸ್ಟ್ಲಿ ಇದು ಕಬ್ಬಡ್ಡಿ ಅಥವಾ ಕುಸ್ತಿ ಪಂದ್ಯಾವಳಿ ಅ_ಅಲ್ಲಿ ಪ್ರಾಕ್ಟಿಸ್ ಮ್ಯಾಚು ಏನೋ ನಡೀತ ಇರುತ್ತೆ ಇದು ಒಂದು ದೊಡ್ದು ಗ್ರೌಂಡು ಗ್ರೂಪ್ ವೈಸು ಎಲ್ಲಾ ಸ್ಟೇಟ್ ಇಂದನು ಬಂದಿರ್ತರೆ.

ಸೊ ಇದ್ರಲ್ಲೀ ಒಂದ್ ಆಟೋ ಒಂದ್ ಕಾರೂ ಮೂರು ಬೈಕಿದೇ ಒಂದು ಬೈಕಲ್ಲಿ ಒಬ್ಬ ಕೂತಾವ್ನೆ ಇನ್ನೊಂದ್ ಬೈಕಲ್ಲಿ ಇಬ್ಬ್ರು ಕೂತಾವ್ರೆ ಇನ್ನೊಂದು ಬೈಕಲ್ಲಿ ಮೂರ್ ಜನ ಕೂತಾವ್ರೆ.

ಇದು ಒಂದು ಬಾರ್ಬರ್ ಶಾಪು ಆ ಇದ್ರಲ್ಲಿ ಒಬ್ಬ ಸೆಲ್ಫೀ ತೆಗೆಯಕೇ ಗ್ಲಾಸ್ ಇಂದ ಕಣ್ಸ್ಕೊತಿದಾನೆ ಒಬ್ಬ ಬಾರ್ಬರು ಮೊಬೈಲಲ್ ಮಾತಾಡ್ತಿದಾನೆ ಇನ್ನೊಬ್ಬ ಕೆಳಗಡೆ ಕೂತ್ಕೊಂಡು ವೇಟ್ ಮಾಡ್ತಿದಾನೆ ಕಾಲ್ ಮೇಲ್ ಕಾಲ್ ಹಾಕೊಂಡೀ.

ಇದು ಒಂದು ಫಂಕ್ಷನ್ ರಿಲೀಸಿಂಗ್ ನಡಿತಿದೆ ಮೋಸ್ಟ್ಲಿ ಇದು ಕಾಮನ್ನಾಗೀ ಅ ಕ್ರಿಷನ್ಸ್ ಅವ್ರು ಮಾಡೋ ಉಮ್ ಓ ಫೋಟೋ ಇದ್ದಂಗೆ ಕ್ರಿಷನ್ಸ್ ಅವ್ರು ಈವೆಂಟ್ ಆ ರೆಕಾಗನೈಸೇಷನ್ ಮಾಡಿದ್ದಾರೆ.

ಹ ಇದನ್ನಾ ಟ್ಯಾಬ್ಲೊ ಅ ರಿಪಬ್ಲಿಕ್ ಡೇ ಇಂಡಿಪೆಂಡೆನ್ಸ್ ಡೇ ಅಲ್ಲೆಲ್ಲಾ ಹಾಕಂಡ್ ಈ ಆ ಹೋಗ್ತಿರೋದನ್ನ ನಾವು ಟಿ_ವಿಯಲ್ಲಿ ಒಬ್ಸರ್ವ್ ಮಾಡಿದಿವೀ ಕರ್ನಾಟಕದ್ದು ಒಳಗಡೆ ಆ ಇದನ್ನಾ ಚೆನ್ನಾಗಿರುತ್ತೆ ಇದ್ನ್ ನೋಡೋದಕ್ಕೆ.